ಹಾಗೆ ಇಲ್ಲಿ ಒಬ್ಬ ಮಹಿಳೆ ನಿಂತುಕೊಂಡಿರುವುದನ್ನ ನೋಡಬಹುದು.

ಹಾಗೆಯೇ ಮಸೀದಿ ಹೋಗಲು ಮೇಲಗಡೆ ಹೋಗಬೇಕು ಎಂಬುವ ಅರೋ ಇರುವುದನ್ನು ಸಹ ನಾವು ನೋಡಬಹುದು.

ಹಾಗೆಯೇ ಒಂದು ಬೋರ್ಡ್ ಇರುವುದನ್ನು ನೋಡಬಹುದು.

ಹಾಗೆಯೇ ಇದರ ಹೊರಗಡೆ ಬೋರ್ಡ್ ಇರುವುದನ್ನು ನೋಡಬಹುದು.

ಹಾಗೆ ಈ ಲೈಬ್ರರಿ ಅಲ್ಲಿ ಬುಕ್ಸ್ ಗಳನ್ನು ಟ್ರ್ಯಾಕ್ ನಲ್ಲಿ ಅರೇಂಜ್ ಮಾಡಿರುವುದನ್ನು ನೋಡಬಹುದು.

ಈ ಚಿತ್ರದಿಂದ ನಾವು ಇದು ಒಂದು ಕಾರಿನ ಷೋರೂಮ್ ಎಂಬುವುದನ್ನು ತಿಳಿಯಬಹುದು.

ಹಾಗೆ ಸ್ಟ್ರೀಟ್ ಲೈಟ್ ಇರುವುದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಹಾಗೆ ಇದು ಒಂದು ಟ್ರೈನಿಂಗ್ ಪ್ಲೇಸ್ ಎಂಬುವುದನ್ನು ನೋಡ ಬಹುದು.

ಈ ಚಿತ್ರದಲ್ಲಿ ನಾವು ಇದು ಒಂದು ಮುಸ್ಲಿಮರ ಮಸೀದಿ ಎಂಬುದನ್ನು ತಿಳಿಯಬಹುದು.